ಇಲ್ಲಿ ಚಿತ್ರನಾಗ್ ನಾವ್ ನೋಡ್ಬಹುದು ಈ ಕಡೆ ದೊಡ್ಡದು ವಿಶಾಲವಾಗಿರುವಂತ ಒಂದು ಸಾಗರ ಅದ.

ಹಸಿರು ಬಣ್ಣದಂತಹ ಗಾರ್ಡನ್ ಗಾರ್ಡನ್ ಆಗದ ನೀರಿಂದೆಲ್ಲ ಆ ಕಡೆ ಈ ಕಡೆ ಎಲ್ಲಾ ಹಚ್ಚಹಸಿರಾಗುವಂತಹ ಬಹಳಷ್ಟು ಗಿಡಗಳವ ಒಂದು ಬೈಕ್ ನಡ್ದದ ಮ್ಯಾಲ ಆಕಾಶ ಎಲ್ಲ ಮಸ್ತ್ ಕಾಣ್ಸ್ಲತದು.

ಇಲ್ಲಿ ಈ ಚಿತ್ರನ್ಯಾಗ ನಾವು ನೋಡಬಹುದು ಇಲ್ಲಿ ಚಿತ್ರನ್ಯಾಗ್ ಒಂದು ಅಕುಳದ ಕಪ್ಪು ಬಣ್ಣದ್ದು.

ಅದು ಹಾಗೆ ಇಲ್ ಒಂದು ಫ್ರಿಡ್ಜ್ ಅದ ಕೋಕೋ-ಕೋಲಾ ಅಂತ ಮ್ಯಾಲ್ ಬರ್ದಿಂದ ಬಹಳಷ್ಟು ಕೂಲ್ ಡ್ರಿಂಕ್ಸ್ ಆಗಿರ್ಬಹುದು ನೀರ್ ಆಗಿರ್ಬಹುದು ಎಲ್ಲಾ ಅವೆಲ್ಲ ಮ್ಯಾಲ್ ನೋಡಬಹುದು ತಗಡ ಒಂದು ಶೆಡ್ ಅದ.

ಇಲ್ಲಿ ನಾವ ಈ ಚಿತ್ರಾನ್ನಗ ನೋಡ್ಬೋದು ಇದು ಒಂದು ಟ್ರೈ ನ್ನ್ಯಾಗ ಕುಂತ ತೆಗಿದಿಂದ್ ಅಂತ ಫೋಟೋ ಅಲ್ಲಿ ಬಾಜು ನೋಡ್ಬೋದು --

ಈ ಚಿತ್ರಾನಾಗ್ ನೋಡ್ಬೊದು ಇದು ಒಂದು ಪಾರ್ಲರ್ ಅದ.

ಆ ಆಟ ಆಟ್ಲಕ್ ಇರುವಂತದ್ದು ಚಿಕ್ಕ ಮಕ್ಕಳ ಸಲುವಾಗಿ ಒಂದು ಪಾರ್ಕ್ ಅದ ಇಲ್ಲಿ--

ಮೇಲ್ ಶೀ ಕ್ಷೇತ್ರ ಆ ಝರಣಿ ನರಸಿಂಹ ದೇವಸ್ಥಾನ ಬೀದರ್ ಅಂತ ಅಲ್ಲಿ ಬರೆದಿಂದದ.

ಹಾಗತ್ತ ಬಾಳಷ್ಟ ಜನ ಕಟ್ಟಿಂದ ಅದ ಚಿಡಿಗೋಳನು ಅವ ಅಲ್ಲಿ ಮುಂದ ಎಲ್ಲಾ ನಿರ ನಿಂತಾವ ಮಳಿ ಬಿದ್ದಿ ಹಾಗ ಅಲ್ಲಿ ಗೇಟಿಂದ ಒಳಗ ಹೋಗಬಹುದು ಹಾ --

ಯಾವ್ ಶಾಪ್ ಅಂದರ ಸೈಕಲ್ ಸ್ಟೋರ್ ಇರ್ತಾವಲ ಅದು ದೊಡ್ದು ಆಗಿರಬಹುದು ಚಿಕ್ಕು ಆಗಿರಬಹುದು ಎಲ್ಲ ರೀತಿಯ ಸೈಕಲ್ ಗೊಳ್ ನೋಡಬಹುದು ಇಲ್ ಒಂದು--

ಕೆಆರ್ರ್ಸ್ ಅ ಝೀರಾಕ ದಂತ ಬರದಿಂದ ಇಲ್ಲಿ ನೋಡ್ಬೋದು.

ಇಲ್ಲಿ ಚಿತ್ರಾನಾಗ್ ನಾವ್ ನೋಡ್ಬಹುದು ಇಲ್ಲೊಂದು ಶಾಪ್ ಅದ ಈ ಶಾಪಿನ್ ಹೆಸರು ಶ್ರೀ ಗಾರ್ಮೆಂಟ್ಸ್ ಹಂತದ ಮ್ಯಾಲೆಲ್ಲಾ ಫೋಟೋಸ್ ಎಲ್ಲಾ ಹಾಕಿಂದವ.

ಇದು ಒಂದು ಔಸತ್ತದೆಂದು ಕನ್ನಡತಾವ ಅಲಾ ಅದು ದುಖಾನ ಅದ.

ಅಅ ಇದು ಒಂದು ನೀಲಿ ಬಣ್ಣದ ಜೀನ್ಸ್ ಹಾಗು ಒಂದು ಅ ಶರ್ಟ್ ಹಾಕೊಂಡ್--